ಮತ್ತು ಸತೆಕಾಯಿಯ ಮೂಟೇಗಳು ಕುಂಬಳಕಾಯಿಯ ಮೂಟೇಗಳು ಬುಡುಮೆ ಕಾಯಿ ಬೆಂಡೆ ಕಾಯಿ ಮೂಟೆಗಳು ಕಾಣಿಸುತ್ತಿವೆ ಮತ್ತು ಹಲವಾರು ಬುಟ್ಟಿಗಳಲ್ಲಿ ಟೊಮ್ಯಾಟೋಗಳನು ಇರಿಸಲಾಗಿದೆ.

ಇಲ್ಲಿ ವಿಶಾಲವಾದ ಬಂಡೆಯ ಮಧ್ಯದಲ್ಲಿ ನೀರು ಹರಿಯುತ್ತಿದೆ. ಅಕ್ಕ ಪಕ್ಕದಲ್ಲಿ ಖಾಲಿ ಇದ್ದು ಮಧ್ಯ ಭಾಗದಲ್ಲಿ ಕಾಲುವೆ ಆಕಾರದಲ್ಲಿ--